ಎನ್ ಹೇಳ್ತಿವಿ ಅದನ್ನ ಹೇಳ್ಕೊಬರ್ದು ಸುಮ್ನೆ ಅದುನ್ನ

ನಾವು ಈಗ ಏನಾದ್ರು ನಾವು ಮಾಡದ್ರೆ ಮುಂದೆ ನಮ್ಮ ಬವಿಷ್ಯತ್ ಗೊತ್ತಾಗೋದು .

ಈಗ ನೋಡಾದ್ ಆದ್ರೆ ಆ ತರ ಏನು ಇಲ್ಲ

ಈಗ ನಾವು Education ಮಾಡೋರ್ ಗಿಂತ.

ಅಲ್ಲಿ ಎಲ್ಲೊ ರೋಡಲ್ಲಿ ವ್ಯವಸಾಯ ಮಾಡೋರನ್ನಾ ನೋಡ್ತೈದ್ರೆ ಅವರು ಮಾಡೋ ಕೆಲಸ ನಮ್ಮಗ್ ಹೋಲಿಕೆ ಮಾಡ್ಕೊಂಡ್ರೆ .

ಹು ಅದೇ ಉತ್ತಮ ಅನ್ಸುತ್ತೆ ಸಂಪಾದನೆ ಕೂಡ ಅದೇ ತರ ಮಾಡ್ತಾವ್ರೆ ಈಗ

ಹ ನಾವು ಎಲ್ಲಾ ತರ ಅಂದ್ರೆ ಆಗಿನ್ ಕಾಲದ ತರ ಇದ್ರೆ.

ಹಾ ಇದು Technology ಯಲ್ಲಿ ತಂತ್ರ ಜ್ಞಾನದಲ್ಲಿ ಹಿಂದುಳಿತಿವಿ.

ಅದುನ್ನ ಬಲ್ಸಕೆ ನಮ್ಮಗೆ ಸ್ವಲ್ಪ ಅದ್ರು ನಮ್ಮಗೆ ಬುದ್ಧಿ ಇರ್ಬೇಕು

ಹ ತಂತ್ರ ಜ್ಞಾನದಲ್ಲಿ ನಾವು ಆ ತರ ಇದ್ರೆ ಆಗೋದಿಲ್ಲ .

ನಾವು ಅದರಲ್ಲೇ ನಮ್ಮಗೆ ಯಾವ್ದು ಉತ್ತಮ ಅನ್ಸುತ್ಹೋ.

ಆ ಅದರಲ್ಲಿ ನಾವು ಸ್ವಲ್ಪ ಅದ್ರು ಆ ನಾವು ಹ ಬುದ್ಧಿ ಪಡದ್ದಿದ್ರೆ .

ನಮ್ಮಗೆ ಸ್ವಲ್ಪ ಮುಂದೆ ಬರೋ ತಂತ್ರ ಜ್ಞಾನವನ್ನು ಎದುರಿಸ ಬೌದು ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ

ಇಲ್ದಿದ್ರೆ ಏನೀಗ ನೋಡ್ಕೊಲ್ಲದ್ ಆದ್ರೆ.

ಆ ಕಾಲದಲ್ಲಿ ಏನು ಇಲ್ಲದಿರೋ ಅವರು ನಮ್ಮಗೆ ಬೊದನೆ ಮಡ್ತಾ ಇರತಕಂತ ಶಿಕ್ಷಕರು ಯಾರೇ ಆಗ್ಲಿ

ಆಗ ಬೊದನೆ ಮಾಡೌರ್ ಏನು ಕೂಡ ಇರ್ಲಿಲ್ಲ

ತುಂಬಾ ಸ್ವಂತ ಜ್ಞಾನ ಇಂದ ಬೊದನೆ ಮಾಡ್ತಿದ್ರು

ಈಗ ಬರೋರ್ ಆದ್ರೆ ಏನಂತೆ ಇವಾಗ Text Book ಅಲ್ವಲ್ಲ Notes ಗಲ್ಲಂತೆ Guide ಗಳಲ್ಲಿ ಆ ತರ ತಗೊಂಡ್ ಬಂದು ಮಾಡ್ತಾವ್ರೆ ಅದರಲ್ಲಿ ಇರೋ.

ಆ ಕಡಿಮೆದಲ್ಲೇ ನಾವು ತಿಳುವಳಿಕೆ ಮಡ್ಕೊನ್ನಾದ್ ಏನು ನಮ್ಮ ಕಡಿಮೆ.

ಅದು ಮತ್ತೆ ನಾವು ತಿಳ್ಕೊಂಡು ಪರೀಕ್ಷೆ ಬರ್ಯೋ ಅಷ್ಟರಲ್ಲಿ ಅದು ಕಡಿಮೇನೆ.

ಒಂತರ ಅದು Use less ಆಗುತೆ ಅದು.

ಎನ್ ಇರಾದ್ ಓದಬೇಕು

ಯಾವ್ದೊ ಕೆಲಸ ಮಡ್ಕೊಲ್ಲಕೆ ನಾವು ಓದಬೇಕು ಅನ್ನೋದು .

ಅದೇ ಶಿಕ್ಷನದಲ್ಲೇ ಸ್ಪರ್ದೆ ಆಗೋಗ್ಬುಟ್ಟು

ಅವರ ಪಲಿತಾಂಶವನ್ನು ಹೆಚ್ಚಿಗೆ ಹೆಚ್ಚಿಗೆ ಮಡ್ಕೊಲ್ಲಕೆ .

ಸುಮ್ನೆ ಏನಂದ್ರೆ ಪಟ್ಯ ಪುಸ್ತಕದಲ್ಲಿ ಏನ್ ಇದ್ಯೋ .

ಅದುನ್ನ ತುಂಬಾ ಕಡಿಮೆ ಮಾಡಿಬಿಟ್ಟು ನಮ್ಮ ಪರೀಕ್ಷೆಯಲ್ಲಿ ಏನು ಬೇಕಿತ್ತೋ.

ಅವರು ತುಂಬಾ ನಮಿಗೆ ಪಟ್ಟ ಪುಸ್ತಕದಲ್ಲಿ ಬೊದನೆ ಮಾಡ್ತಾ ಇಲ್ಲ.

ಇಸ್ಟೊತ್ತಿಗೆ ನಾವು ಹೆಂಗೋ ಇರಬೇಕ್ ಆಗಿತ್ತು ಇಗ್ ಇರೋ ಅಂತ ಹುಡ್ಗುರ್ ಆಗ್ಲಿ ಮಕ್ಕಳು ಆಗ್ಲಿ

ಇವಾಗ ಇರೋ ನಮ್ಮ ಗೆಲ್ಲ Source ಏನು ಅಂತಿರಲ್ಲ ಅದುನೆಲ್ಲ ಇರೋದನ್ನ ಇಟ್ಕೊಂಡ್ರೆ ನಾವು

ಇರೋ ನಾವು ನಮ್ಮ ದೇಶ ಭಾರತ ದೇಶ ಅನ್ನೋದು ಬೇರೆ ಅವರ ದೇಶಕೆಲ್ಲ ನಾವು Inspire ಅಗ್ತಿದಿವಿ.

ಇವಾಗ ಯಾದೋ ಚೀನಾ ಅಂತ ಜಪಾನ್ ಅಂತೆ.

ಅಮೇರಿಕಾ ಅಂತೆ ಎವೆರೆಲ್ಲ ನೋಡಿ ಆಯೋ ಅಮೇರಿಕಾ ಅಂದ್ರೆ ಅಷ್ಟೊಂದು ಅವರು ತುಂಬಾ ಅವರದೆಲ್ಲ ಅವರ್ ಅತ್ರ ದುಡ್ಡು ಆಯ್ತಪ್ಪ

ಬೇರೆ ದೇಶಗಳೆಲ್ಲ ಅವರಿಗೆಲ್ಲ ಇದಿವಿ.

ಇಲ್ಲಿ ಬಂದಿರೋದು ಏನಂದ್ರೆ Education ಅಲ್ಲಿ

ನಮ್ಮಗೆ ಶಿಕ್ಷಣ ಅನ್ನೋದು ಉತ್ತಮ ಶಿಕ್ಷಣ ನಮ್ಮಗೆ ಎಲ್ಲರ್ಗೂ ಸಿಗ್ತೈದಿದ್ರೆ

ಏಗೋ ಇರ್ತಿತು ಈಗ ಎನ್ ಅಗ್ಯತೆ ಅಂದ್ರೆ ತುಂಬಾ ಒಂತರ ಶೈಲಿ. ಯಾವ್ದೊ ಒಂದು ಕಾಲೇಜ್ ಅಯ್ತೆ ಅಂದ್ಬುಟಿ ಅಲ್ಲಿ ಏನೋ ಕಾಲೇಜ್ ನೋಡಿ ಎಲ್ಲರು ಓದಾಕೆ ಒಗ್ತಾರೆ ಬಿಟ್ರೆ

ತುಂಬಾ ಉತ್ತಮವಾಗಿದೆ ತುಂಬಾ ಸರಿಯಾಗಿದೆ.

ಆ ತರ ದೊಡ್ಡದು ಅಂತ ಇಗೆ ಒಗ್ತವ್ರೆ ಬಿಟ್ರೆ.

ನಾವು ಹೋಗಿ ನಮ್ಮಗೆ ಜ್ಞಾನ ಪಡ್ಕೋಬೇಕು ಅನ್ನೋ ತರ ಒಗ್ತೈಲ್ಲ.

ಅಗಂತ ಹೇಳಿ ಇಲ್ಲ ಪ Government College ಅಲ್ಲಿ ಚೆನ್ನಾಗ್ ಸಿಗ್ತೈತೆ ಅಂತ ನಾನು Government College ಗೆ ಬಂದ್ರೆ

ಅಲ್ಲಿ ಕೊಡೊ ಅಂತ ಬೊದನೆ ಕೂಡ ಶಿಕ್ಷಕರು ಇರೋದ್ ಕೂಡನು

ಅವರ್ ಏನಂದ್ರೆ ತುಂಬಾ ಸೋಮಾರಿಗಳು.

ಆ ಅಲ್ಲಿ ಇರ್ರೋರ್ ಅಲ್ಲಿ

ಇವಾಗ ನಾವ್ ನೋಡ್ಕೊಲ್ಲದ್ ಆದ್ರೆ ನಾವ್ college ಮಾತ್ರ ನಮ್ಮಗ್ private ಬೇಕು

ಕೆಲಸ ಮಾತ್ರ ಸರ್ಕಾರೀ ದೇ ಬೇಕು

But College ಎಲ್ಲಾ ನೋಡ್ತಿದ್ರೆ ಖಾಸಗಿ ನೆ

ಸರ್ಕಾರದ ಅಂದ್ರೆ ತಿನ್ನೋದು ಎಲ್ಲಾ ಸರ್ಕರಿದೇನೆ.

ನಾವು ಬೆಲ್ಲ್ಯೋದ್ ಎಲ್ಲಾ ನೋಡ್ಕೊಂಡ್ ಎಲ್ಲ ಕರ್ಚು ಮಾಡದ್ ಎಲ್ಲಾ ಇಚೆ private ಅಲ್ಲಿ ಮಾಡ್ತಿದಿವಿ.

ಏನಂದ್ರೆ ನಮ್ಮ ಮುಂದಿನ ಬವಿಷ್ಯತ್ ಅಲ್ಲಿ ನಾವು ಕೂಡ ಒಂದು ಈಗ Education ಆಗಿಲ್ಲ ಅಂದ್ರೆ ನಾವು ನಮ್ಮಗೆ ಮುಂದೆ ಬರೋವಂಥ ಪೀಳಿಗೆ ಆಗ್ಲಿ ಮುಂದೆ ಬರುವ generation ಆಗಿರಲಿ.

ಅವರು ಕೂಡ ಉತ್ತಮ Education ಕೊಡಸಬೇಕು ಅಂತಾದ್ರೆ.

ಈಗ ಚೆನ್ನಾಗಿ ಸಂಪಾದನೆ ಮಾಡುದ್ರೆ ಈಗ Education ಅನ್ನೋದು ಆ ತರ ಇರ್ಬೇಕು.

ಆ ತರ ಇಲ್ಲ ಈಗ ಎನ್ನೋ ಸಿಕ್ಕಾಪಟ್ಟೆ ಎಂಗೋ ಬರ್ತಾರೆ ಹ ಏನೋ College ಗೆ ಬಂದಿದಿವಿ ಒರ್ತೊಗ್ತಿವಿ Exam ಬರಿತಿವಿ